ಆ, ನಾನ್ ನೋಡ್ಬೇಕಷ್ಟೆ ಈಗ MCA ಅಂತ್ ಇದೆನೆ, ನೋಡ್ಬೇಕ್ ಮುಂದೇ ಎಂತ ಆಗ್ತದೆಂತ. ಎಸ್ಟ್ ಆಗ್ತದೆ ಹಣ ಎಲ್ಲ? ಹಣಾ ಈಗಾ, ಒಂದ್ ಲಕ್ಷ ಎಲ್ಲ ಆಗ್ಬೋದ್ ಈಗ, ಅದೃಗಿಂತ ಕಮ್ಮಿಇಲ್ಲ. ಒಂದ್ ಲಕ್ಷ ಮತ್ತೇ ಅಲ್ಲೀ ಉಳಿಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕಲ್ಲ.

ಅದೆಲ್ಲ ಸೇರ್ದಾಗ ಜಾಸ್ತಿ ಆಗ್ತದೆ ಮತ್ತೆ ನಮ್ ಖರ್ಚ್ ಎಲ್ಲ, ನೋಡ್ಬೇಕ್ ಎಂತ ಮಾಡುದಂತ bank ಅಲ್ಲ್ loan ತೆಗಿಬೇಕಷ್ಟೆ.

ತೆಗಿಬೇಕ್ ಅಷ್ಟೇ, ಮತ್ತ್ ಎಲ್ಲಿಂದ ತರುದ್ ಹಣ?

ಆ education loan , ಮತ್ತೆ ಇದೂ government exam ಯಾವ್ದಾದ್ರು ಬರ್ದಿದ್ದ್ಯಾ?

ಹಾ, ನೀ ಒಳ್ಳೆ police ಎಲ್ಲ try ಮಾಡ್ಬೋದಲ್ಲ? ಒಳ್ಳೆ fit .

ನಾನು ಅದ್ಕೆಲ್ಲ ಹಾಕಿಲ್ಲ ಇಸ್ಟೊ ತನಕ.

ಹಾ ಹಾ, ಎಲ್ಲ ಸ್ವಲ್ಪ physical ಎಲ್ಲ try ಮಾಡು ಈಗ್ಲೇ ಎಲ್ಲ ಓಡಿ.

ಹಾ ಹಾ ನಾನ್ try ಮಾಡುವಾಂತಿದ್ದೆ, ಈಗ ಇದ್ರ ಕಡೆ ಮನಸ್ಸಾಗಿದೆ first ಇದ್ ನೋಡಿ then ಆಗ್ಲಿಲ್ಲ ಅಂದ್ರೆ ನಂತ್ರ ಅದನ್ನ್ ನೋಡ್ತೆ.

ಇದ್ದ, ಅವನೀಗ PU ಮಡ್ತಿದಾನೆ? ಆ ಅವ್ನ್ ನೀವೂ ಒಂದೇ college ನಲ್ಲ್ ಓದಿದ್ದ್ ಅಂತ ಸುದ್ದಿ, ಯಾರೋ ಹೇಳ್ದನ್ಗ್ ಆಗಿತ್ತ್ ನಂಗೆ.

ಹೌದಾ, ಒಟ್ಟಿಗೆ ? ಆ ಅವ್ನ್ PU ಈಗ complete ಆಯ್ತಲ್ಲ ಈಗ. ಆ ಹಾ ಹಾ, ಅವ next ಎಂತ ಮಾಡ್ತಾನೆ?

ಅದೇ, ಇದ್ದಾನೆ ಮನೆಲ್ಲಿ ಎಂತಂತ ಎಂತದೋ degree ಮಾಡ್ತಿನಂತ ಹೇಳ್ತಿದ್ದ ಆಗ. ಆ ಹಾ ಹ ಬೇರೆ degree ನೇನಾ, ಇಲ್ಲ ಬೇರೇನಾದ್ರೂ ನೋಡ್ಬೋದಲ್ಲ?

Degree ಗೊತ್ತಿಲ್ಲ, ಅವನ್ತ್ರ ಕೇಳಿ ಹೇಳ್ತೇನೆ.

ಆ ಈಗ ಇದೂ NEET ಗೆ ಎಂತ prepare ಆಗೂದಿಲ್ವ, CET, NEET exam ಗೆಲ್ಲ?

ಆ ಅಲ್ಲಾ ನೀನ್ ಮನೆಲ್ಲೇ ಇರ್ತ್ಯಲ್ಲ, ಕೇಳ್ನೋಡ್ಬೇಕು ವಿಚಾರ್ಸ್ ಬೇಕಲ್ಲ .

ಇಲ್ಲ ಅವ್ನ್ನೀಗ ಮನೆಲ್ಲಿ, ಈಗ ಹೋಗಿದಾನೆ ಹೊರಗೆ. ಆ ಹಾ ಹಾ, ಮತ್ತೆ ಯಾವಾಗ, ಈಚೆ ಎಲ್ಲಾದ್ರೂ ಬರ್ಲಿಕ್ಕ್ ಇದ್ಯಾ? ಸಕಲೇಶ್ವರದ್ side ?

ಯಾವತ್ತಾದ್ರೂ ಬರ್ಲಿಕ್ಕ್ ಇದ್ರೆ call ಮಾಡು.

ಹಾ ಸರಿ, ಸರಿ ಮತ್ತ್ ಇನ್ನೊಂದ್ದಿನ ಮಾಡ್ತೆನೆ.

Deepavali ಹತ್ರ ಬಂತಲ್ಲ ಎಂತ ಮಾಡುದು ಗೊತ್ತಾಗ್ತಿಲ್ಲಾ ಒಂದು ಹೊಸ ಬಟ್ಟೆ ತಗೊಳ್ಲಿಲ್ಲ ನಾನು Deepavali ಗೆ ಎಂತ ಮಾಡುದಾ ಈ ಕೆಲ್ಸಕ್ಕೆ ಇದು ರಜೆ ಕೊಡ್ತಾರ ಇಲ್ವಾ ಅಂತಸಾ ಗೊತ್ತಿಲ್ಲ. ಎಷ್ಟು ದಿನ ರಜೆ ಕೊಡ್ತಾರೆ ನಗೊಂದು Deepavali ಗೊಂದು ಹೇಚ್ಚ್ ಅಂದ್ರೆಸಾ ನಾಕ್ ಐದು ದಿನ ರಜೆ ಬೇಕು ಅಂದ್ರೆ ಮನೆಯಲ್ಲಿ ಕೆಲ್ಸ ಮಾಡ್ಲಿಕ್ಕೆಸಾ ಯಾರಿಲ್ಲ Deepavali ಗೆ ಎಂತ shopping ಗೆ ಸಾ ಹೋಗ್ಲಿಲ್ಲ ಬಟ್ಟೆಸಾ ತಕೊಳ್ಲಿಲ್ಲ. ನಾನ್ ಈ ಸರ್ತಿ ಏನೋ ಬಟ್ಟೆ ತಕೊಳ್ಳುದೊಂದ್ ಉಂಟು ಹೊಸತು ತಗೊಂಡದ್ದು ಅದೇ ಹಾಕುದಾ ಅದುಸಾ Deepavali ಗೆ ಎಂತ ನಾವ್ ಮನೆಯಲ್ಲಿ ಹಾಕೊಂಡು ತಿರ್ಗುದು ಎಂತ ಮಾಡುದು ಎಂತದು ತಕೊಳ್ಲಿಲ್ಲ. ಈ ಹೊಸ ಮನೆ ಕಟ್ಟಿದ್ ಮೇಲೆ ಎಂತಾಸ ದೀಪ ಅದೆಲ್ಲ ತರ್ಲಿಲ್ಲ ಎಲ್ಲ ಅಂಗಡಿಗೆ ಹೋಗಿ ಈಗ ತರ್ಬೇಕು ಆದ್ರೆ Deepavali ಅಂದ್ರೆ ಒಂದ್ ಗಮ್ಮತ್ ಮಾತ್ರ ನಾವೆಲ್ಲ ಕಾಯ್ತಾ ಇರ್ತೆವೆ ಯಾವಾಗ Deepavali ಬರ್ತದೆ ಅಂತ. ಮೊನ್ನೆ ಒಂದು ತಿಂಗಳಿಂದ Deepavali Deepavali ಅಂತ ಹೇಳ್ತಿದ್ದೆ ಹೇಳಿದ್ದೆ ಬಂತು ಖಾಲಿ ಬಾಯಲ್ಲಿ ಮಾತಾಡಿದ್ದೇ Deepavali Deepavali ಅಂತ ಈಗ ನೋಡಿದ್ರೆ Deepavali ಗೆ ಒಂದು ವಾರಸ ಇಲ್ಲ ನಾನ್ ರಜೆಸಾ ಕೇಳ್ಲಿಲ್ಲ ಬಟ್ಟೆಸಾ ತಗೊಳ್ಲಿಲ್ಲ. ಮನೆಸಾ ಎಂತ clean ಆಗ್ಲಿಲ್ಲ ಎಂತ ಮಾಡ್ತೇನ ನಂಗೆ ಗೊತ್ತುಂಟ್ ಇನ್ನೂ ಇನ್ನೂ ರಜೆ ಕೇಳ್ಬೇಕು ಅವರೆಷ್ಟು ಅವ್ರು ನಾಕು ದಿನ ಎಂತು ನಂಗೆ ರಜೆ ಕೊಡ್ಲಿಕ್ಕೆ ಇಲ್ಲ ಒಂದು ಎರಡು ಮೂರ್ ದಿನ ರಜೆ ಕೊಟ್ರುಸಾ ಎಂತ ಮಾಡ್ತೇನಾ. ಒಂದು Deepavali ಗೆ ಇಂತ ಮುಂಚೆ ನರಕ ಚತುರ್ದಶಿ ಆವತ್ತು ರಜೆ ಕೊಟ್ರೆಸಾ ಎಂತ ಮನೆಯಲ್ಲೆಲ್ಲ clean ಮಾಡ್ಲಿಕ್ಕೆ ಅಗ್ತದೆ ಪುನಾ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಮನೆಯಲ್ಲಿ ಎಲ್ಲ ಮಕ್ಕಳನ್ನು ready ಮಾಡಿ ಅದು ಆಗುವಾಗವೇ. Time ಅಗ್ತದೆ ಇನ್ನು Deepavali ಗೆ ಅದು ಒಂದು ಸ್ವಲ್ಪ ಕೆಲ್ಸ ಉಂಟಾ ಇದು ದೋಸೆ ಅದೆಲ್ಲ ಮಾಡುವಾಗವೇ time ಅಗ್ತದೆ ತಿಂಡಿ ಮಾಡುವಾಗ ನಮ್ದು ಹಬ್ಬ ಬಂತದ್ರೆ ಒಂದು ಹತ್ರದವ್ರಿಗೆ sweet ಆದ್ರೂ ಕೊಡ್ಬೇಕು. ನಮ್ಮ ಮನೆ ಹತ್ರ ಅದೇ ಶುರುಗೆ Christian ಅವ್ರು ಇರುದು ಅವ್ರು ಪಾಪ Christmas ಎಲ್ಲ ಬಂದ್ರೆ ನಮ್ಗೆ ಇಷ್ಟ್ ಇಷ್ಟ್ sweet ಕೊಡ್ತಾರೆ ಈಗ ನಾವ್ Deepavali ಗೆ ಅವ್ರಿಗೆ sweet ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಮುಖ ತೋರಿಸ್ಲಿಕ್ಕೆ ಇಲ್ಲ. ನಮ್ದು office ಅಲ್ಲಿ ಒಂದು sweet ಆದ್ರೂ ಕೊಡ್ತಿದ್ರು ಈ ಸಮಯ Deepavali ಗೆ sweets ಸ ಇಲ್ಲ ಎಂತಸಾ ಇಲ್ಲ ಏನೋ ಗೊತ್ತಿಲ್ಲ ಎಂತ ಮಾಡ್ತಾರೆ ಅಂತ ನಾನ್ ಎಂತ ತಕೊಳ್ಲಿಲ್ಲ ಹಣ ಸ್ವಲ್ಪ ಬೇಕ್ ಆಗ್ತದೆ Deepavali ಅಂದ್ರೆ. ಇನ್ನೂ ಶುರು ಅಗ್ತದೆ ನಮ್ ಮನೆ ಹತ್ರಯೆಲ್ಲ ಇನ್ನೂ ಶುರು ಆಗ್ತದೆ ಪಟಾಕಿ ಬಿಡ್ಲಿಕ್ಕೆ ಬೆಳಿಗ್ಗೆ ಬೆಳ್ಳಿಗ್ಗೆ ಏಳ್ಲಿಕ್ಕೆ ಇಲ್ಲ ಶುರು ಆಗ್ತದೆ ಇನ್ನೂ ನಮ್ಗೆ ಬೆಳ್ಳಿಗೆ ಆಗುದು ಮುಂಚೆಯೆಲ್ಲ ಮನೆಯಲ್ಲಿ ಒಂದು ಕೋಳಿ ಕೂಗಿದ್ ಮೇಲೆ ಒಂದು alarm ಇಟ್ಟು ಬೆಳ್ಳಿಗ್ಗೆ ಆಗ್ತಾ ಇತ್ತು. ಇನ್ನೆಲ್ಲ ಬೆಳ್ಳಿಗೆ ನಾಲ್ಕು ಗಂಟೆಗೆ ಶುರು ಮಾಡ್ತಾರೆ ಪಟಾಕಿ ಬಿಡ್ಲಿಕ್ಕೆ ಇನ್ನೂ Deepavali ಹತ್ರ ಬೆಳ್ಳಿಗ್ಗೆಯಿಂದ ಸಂಜೆ ತನಕ ಪಟಾಕಿ ಬಿಡ್ತಾನೆ ಇರುದು ನಂಗೆ ಅನಿಸ್ತದೆ ಆ ಶಾಲೆಗಳಿಗೊಂದ್ Deepavali ದಿನ ಸಂಜೆ ರಜೆ ಕೊಟ್ರೆ ಸಾಕು ಅಂತ. ಈ ಮಕ್ಳು ನಮ್ಮನ್ನು ಕೂತ್ಕೋಳಿಕ್ಕೆ ಬಿಡುದಿಲ್ಲ ಪಟಾಕಿ ಬಿಡುದ್ರಲ್ಲಿ ಎಂತಾ ಎಂತ ಕರ್ಕಿರಿ ಅಂದ್ರೆ ಮನೆಯಲ್ಲಿ ಕೆಲ್ಸ ಆಗಿ ಇರುದಿಲ್ಲ ಈ ಹೊರಗಡೆ ಪಟಕೀಯೆಲ್ಲಾ ಕೇಳುವಾಗ ಇನ್ನೂಸ ತಲೆ ಸಿಡಿತದೆ. ಇನ್ನೂ ಮನೆಯಲ್ಲಿ ನೋಡ್ಬೇಕಾದ್ರೆ ಒಂದು ದೋಸೆ ಅಡುಗೆ ಮಾಡುವಾಗಲೇ time ಆಗ್ತದೆ ಅದುಸಾ ಅವತ್ತು ಎಷ್ಟು ಬಗೆ ಮಾಡ್ಬೇಕು ದೇವ್ರಿಗೆ ಇಡ್ಬೇಕು ಅದುಸ Deepavali ಅಂದ್ರೆ ಎಷ್ಟು ಕಿರಿಕಿರಿ ಉಂಟು ಅಷ್ಟೇ ಖುಷಿಸ ಆಗ್ತದೆ. ಅಂದ್ರೆ ಬೆಳಿ~ ಸಂಜೆ ದೀಪಯೆಲ್ಲ ಇಡುವಾಗ ಮತ್ತೆ ಮಕ್ಳು ಒಟ್ಟಿಗೆ ನಾವ್ಸ ಸುರ್ ಸುರ್ ಕಡ್ಡಿ ಅದು ಇದು ಬಿಡುವಾಗ ಖುಷಿ ಆಗ್ತದೆ ಆದ್ರೂಸ ಕೆಲಸ ಎಣಿಸುವಾಗ Deepavali ಸ ಬೇಡ ಎಂತಸಾ ಬೇಡ ಅಂತ ಅನಿಸ್ತದೆ. ಈಗ ಬಟ್ಟೆ ಯಾವಾಗ ತಕೊಳ್ಳುದ ನಾನು Deepavali ಗೆ ನಾನ್ ಮೊನ್ನೆ ಅಷ್ಟೇ ಒಂದು ಹೊಸತು ಬಟ್ಟೆ ತಗೊಂಡದ್ದು ಅದನ್ನು ಈಗ ನಾಡ್ದು ಹಾಕುದ ಬೇಡ್ವ ಅಂತ ಆಗಿದೆ ಮನೆಯಲ್ಲಿ ಎಲ್ರಿಗೆಸ ತಕೋಂಡಿದ್ದಾರೆ ಬಟ್ಟೆ. ನಂಗೆನೆ ತಕೋಳಿಲ್ಲ ನಾನು ತಕೊಳ್ಳುದ ಬೇಡ್ವ ಎಂತ ಮಾಡುದಾ ಗೊತ್ತಿಲ್ಲ ನಾಳೆ ಇವತ್ತು ಹೋಗಿ ಸಂಜೆ ರಜೆ ಕೇಳ್ಬೇಕು ಅಂದ್ರೆ ಎಲ್ರೂ office ಅಲ್ಲಿ ಎಲ್ರೂಸ Deepavali ಗೆ ರಜೆ ಹಾಕ್ತರಲ್ಲ. ನಮ್ಗೆ ಒಬ್ಬೊಬ್ಬರಿಗೆ ರಜೆ ಕೊಡುದಿಲ್ಲ ಅಂದ್ರೆ ಓಬ್ರಿಗೆ ಎರಡು ದಿನ ಕೊಟ್ರೆ ಇನ್ ಕೆಲವ್ರಿಗೆ ಮೂರ್ ದಿನ ಕೆಲವರೆಲ್ಲ ಊರಿಗೆ ಹೋಗ್ಲೆ ಇಲ್ಲ Deepavali ಗೆ ಅಂತನೆ ಅವ್ರು ರಜೆಯೆಲ್ಲ ಒಟ್ಟು ಮಾಡಿ ಇಟ್ಟಿದಾರೆ ನಾವ್ ಒಂದು ವಾರಕ್ಕೆ ನಾಕ್ ಐದು ರಜೆ ಹಾಕ್ತೆವೆ. ಇನ್ನೂ Deepavali ಗೆ ನಾಕು ರಜೆ ಕೊಡ್ಲಿಕ್ಕೆ ಇಲ್ಲ ನಂಗೆ ಒಂದು ದೇವ್ರು ಪುಣ್ಯದಲ್ಲಿ ಸಾಕು ಅಂದ್ರೆ ನಮ್ಗೆ ವರ್ಷಕ್ಕೆ ಬರುದೇ ಒಂದು ಹಬ್ಬ Deepavali ನಾವ್ ಗಮ್ಮತ್ ಮಾಡುವ ಹಬ್ಬ ಅಂದ್ರೆ Deepavali ಅದು ಹಬ್ಬವನ್ನು ಸಾ ಗಮ್ಮತ್ ಮಾಡದೆ ಹಾಗೆ ಆಗ್ಬಹುದು. ರಜೆ ಕೊಡ್ಲಿಲ್ಲದ್ರೆ ನಾನು ಯಾವ ಯಾವ್ದಕ್ಕುಸಾ ಜಾಸ್ತಿ ರಜೆ ಹಾಕುದಿಲ್ಲ Deepavali ಗೆ ಮಾತ್ರ ನಾಕ್ ಐದು ದಿನ ರಜೆ ಹಾಕುದ ಅಂದ್ರೆ first ದಿನ ನರಕಚತುರ್ದಶಿ ಅಲ್ಲ ಅವತ್ತು ಎಲ್ಲ ಇದು ಮನೆ cleaning ಅಲ್ಲಿ ದಿನ ಹೋಕ್ತದೆ. ಇನ್ನೂ ಸಂಜೆ ಬಂದ್ರೆ ಅದೇ ಹೂವೆಲ್ಲ ಕೊಯ್ದು ಇಡ್ಲಿಕ್ಕೆ market ಗೆ ಹೋಗಿ ತರ್ಕಾರಿ ತರ್ಲಿಕ್ಕೆ ನಾಳೆಗೆ ಹೂವು ಹಣ್ಣುಯೆಲ್ಲ ತರ್ಲಿಕ್ಕೆ ಆಗ್ತದೆ ಇನ್ನು Deepavali ದಿನ ನಮ್ಗೆ ಅದೇ. ಅಡುಗೆ ಮಾಡುದರಲ್ಲೇ time ಹೋಗ್ತದೆ ಒಂದು ಒಂದೆರಡು ಬಗೆ ಮಾಡ್ಬೇಕಾ ಒಂದೆ~ ಎಷ್ಟು ತಿಂಡಿ ಮಾಡ್ಬೇಕು ಅಂದ್ರೆ ಅದು ಮಾಡುದ್ರಲ್ಲೆ ಮುಗ್ದು ಹೋಗ್ತದೆ ಇನ್ನೂ ಸಂಜೆ ಸಂಜೆ ಆಗುವಾಗ ನಾವು ಬೆಳ್ಳಿಗ್ಗೆ ಬೆಳಿಗ್ಗೆ ಎಣ್ಣೆ ಸ್ಥಾನ ಮಾಡಿ. ಇದು ಮಾಡಿ ಮತ್ತೆ ಇಲ್ಲಿ ಅಡುಗೆ ಮಾಡಿ ಸಂಜೆ ಆಗಿ ಹೋಗ್ತದೆ ಸಂಜೆ ಹೋಗಿ ಇಡೀ ಮನೆಗೆ ದೀಪ ಹೊತ್ತಿಸ್ಬೇಕು ದೀಪ ಹೊತ್ತಿಸಿ ಅಲ್ಲಿ ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡ್ಲಿಕ್ಕೆ.

ನಾನು ನನ್ನ ಪ್ರಾಥಮಿಕ ಶಾಲೆಯನ್ನು ನಾನು ನನ್ನ ಮನೆ ಹತ್ತಿರ ಮುಂದೆ ಕಬಕದಲ್ಲೇ ಕಲ್ತದ್ದು. ಇದು ಮನೆಯಿಂದ ಅಷ್ಟೇ ಹತ್ರ ಐದು ನಿಮಿಷದ್ದು ದಾರಿಯಾಗಿತ್ತು ನನ್ಗೆ ಹಾಗೆ ನಾನು ಅಲ್ಲೇ ಕಲ್ತೆ ಮನೆಯ ಹತ್ರನೇ. ಅಲ್ಲೆಲ್ಲಾ ಮನೆ jolly ಆಗ್ತಿತ್ತು ಮತ್ತೆ fri~ ತುಂಬಾ ಮಂದಿ ಗಳೆಯರಿದ್ರು. ಒನ್ನೆ class ಒಂದ್ರಿಂದ ಏಳನೇ ತನಕ ಕೂಡ ನಾನು ಅಲ್ಲೇ ಕಲ್ತೆ. ಅಂದ್ರೆ college ಶಾಲೆಗೆ ಹೋಗ್ಬೇಕಂದ್ರೆ ಅಲ್ಲಿ ಎಂಟ್ hours ಇತ್ತು ಅಂದ್ರೆ ಎಂಟ್ period ಇತ್ತು. ಅದರಲ್ಲಿ ಒಂದು period last ಗಂತ PT period ಎಲ್ಲಾ ಇತ್ತು. ಅಂದ್ರೆ PT period ಲ್ಲಿ ನಾವು ಎಂತ Volleyball ಆಗಿರ್ಬಹುದು Football ಆಗಿರ್ಬಹುದು. ಹೆಚ್ಚು ಸಮಯ ನಾವು ಆಗ Football ಗೆ Football ಅಂದ್ರೆ ಕಾಲಲ್ಲಿ ತುಳಿಯುವುದು ಹಾಗೆ ಹೀಗೆ ನಾನು interest ಇತ್ತು ಹಾಗೆ ಆ time ಲ್ಲಿ. ಈಗ ಅದು ಹೋಗಿದೆ interest ಈಗ cricket ಅಂತನೇ ಆಗಿದೆ. ಮ~ ಮತ್ತೆ ಹ್ಮ್ friends ನೊಟ್ಟಿಗೆಲ್ಲಾ ಸೇರಿಕೊಂಡ್ ಗೆಳೆಯರೊಟ್ಟಿಗೆಲ್ಲಾ ಸೇರಿಕೊಂಡು ತುಂಬಾ ಆಟಗಳನ್ನು ಆಟ ಆಡ್ತಿದ್ವಿ. ಆ class ನ time ಲ್ಲಿ ಪುಸ್ತಕದಿಂದ page ನ್ನೆಲ್ಲಾ ಹರ್ದು rocket ಮಾಡಿ ಅದನ್ನು ಬಿಸುಕುವುದು ಆಗಿರ್ಬೋದು. ಅಥವಾ class period ಅಲ್ಲಿ ಗುಂಬೆ ಹಾಕಿಕೊಂಡು ಕೂತುಕೊಳ್ಳುವುದಾಗಿರ್ಬಹುದು ಅದೆಲ್ಲ ಮಾಡ್ತಿದ್ದೆ. ಈಗ ಅಹ್ ಆ ನೆನಪುಗಳೆಲ್ಲ ಖಾಲಿ ನೆನಪುಗಳಾಗಿ ಉಳ್ದಿದಂತೆ ಈಗಿನವರಿಗೆ ಆ ಇದುವೇ ಇಲ್ಲ. ಅದು ಕೊರೊನ time ಲ್ಲಂತು online class ಅಂತ ಆಗಿ ಯಾವುದೇ ಇದು ಅಂದ್ರೆ ಪ್ರಾಥಮಿಕ ಶಾಲೆಯ ಯಾವುದೇ enjoyment ಕೂಡ ಸಿಗ್ಲಿಲ್ಲ ಈಗಿನ ಮಕ್ಳಿಗೆ . ಮತ್ತೆ ಎಂಟ್ನೂರಿಂದ ಹತ್ತನೇ ತನಕ ನಾನು ಪುತ್ತೂರಲ್ಲಿ ಕಲ್ತೆ. ಇಲ್ಲಿ ಶಿವರಾಮ ಕಾರಂತ ಶಾಲೆ ಅಂತ ಅಲ್ಲಿ ಕಲ್ತದ್ದು. ಅಲ್ಲಿ ಕೂಡ ಹಾಗೆ ತುಂಬಾ enjoy ಗಳೆಲ್ಲ ತುಂಬಾ ಗೆಳೆಯರಿದ್ರು. ತುಂಬಾ enjoyment ಎಲ್ಲ ಮಾಡಿದ್ದೇವೆ. ಅಲ್ಲಿ ಕೂಡ ಹಾಗೆ ಮತ್ತೆಗೆ college ಇದು ಶಾ~ college ವಾರ್ಷ~ ಶಾಲಾ ವಾರ್ಷಿಕೋತ್ಸವ ಆಗಿರ್ಬಹುದು. Sports day ಅಂತೆಲ್ಲ ಇತ್ತು ಅಲ್ಲಿ. college ವಾರ್ಷಿಕೋತ್ಸವಕ್ಕೆ ಬೇರೆ ಬೇರೆ activities ಅಂದ್ರೆ ಭಾಷಣ ಆಗಿರ್ಬಹುದು. ಮತ್ತೆ ಚಿತ್ರಕಲಾ ಆಗಿರ್ಬಹುದು ಹಾಗೆ ಬೇರೆ ಬೇರೆ ಪ್ರಬಂಧ ಸ್ಪರ್ಧೆ ಆಗಿರ್ಬಹುದು ಬೇರೆ ಬೇರೆ ರೀತಿಯ activities ಗಳೆಲ್ಲ ಇತ್ತು. ಚಟುವಟಿಕೆಗಳೆಲ್ಲ ಇತ್ತು. ಅದ್ರೆಲ್ಲೆಲ್ಲಾ ತುಂಬಾ ಮಂದಿ ನಾವೆಲ್ಲ ಸೇರಿಕೊಂಡು participate ಅಂದ್ರೆ ಭಾಗವಹಿಸ್ತಿದ್ವಿ. ಮತ್ತೆ sports event ಕೂಡ ಹಾಗೆ ಅಹ್ ಕೆಲವೆಲ್ಲ ಇತ್ತು. Volleyball ಆಗಿರ್ಬಹುದು Football ಆಗಿರ್ಬಹುದು Cricket ಆಗಿರ್ಬಹುದು ಮತ್ತೆ athletics ಆಗಿರ್ಬಹುದು ಎಲ್ಲ ಇತ್ತು ಅದ್ರಲ್ಲಿ ಕೂಡ ನಾವು ಹಾಗೆ participate ಮಾಡ್ತಿದ್ವಿ. ಅದು ಕೂಡ ಒಂದು ಖುಷಿಯ ವಿಚಾರ ಮತ್ತೆ ಮತ್ತೆ ನಾವ್ ಒಂದ್ರಿಂದ ಹತ್ನೇ ತನಕ ಅಂದು college ಯಿಂದ ನಮ್ಗೆ Indiga ದ್ದು ಪ್ರವಾಸ ಅಂತ. college tour class ಶಾಲಾ to~ ಪ್ರವಾಸದಂತೆ ಇತ್ತು ನಮ್ಗೆ . ಹಾಗೆ ಕೂಡ ನಾವು ಹೋಗ್ತಿದ್ವಿ ಅದು ಕೂಡ ಒಂದು ಎರಡು ದಿನ ಎಲ್ಲ ಇರ್ತಿತ್ತು. ಅದು ಕೂಡ jolly ಆಗ್ತಿತ್ತು. ಹೆಚ್ಚಂದ್ರೆ ಮೈಸೂರಿಗೆ ನಾವು ಶಾಲಾ ಪ್ರವಾಸ ಅಂತ ಮಕ್ಕಳನ್ನ ಕರಿಕೊಂಡು ಕರ್ಕೊಂಡು ಹೋಗ್ತಿದ್ರು ಮೈಸೂರು zoo ಆಗಿರ್ಬಹುದು. ಚಾಮುಂಡೇಶ್ವರಿ ಬೆಟ್ಟ ಆಗಿರ್ಬಹುದು. ಅಲ್ಲಿಗೆಲ್ಲ ತುಂಬಾ ಕರ್ಕೊಂಡು ಹೋಗ್ತಿದ್ರು ಹಾಗೆ ಪ್ರತಿ ಸಲ ಕೂಡ ಶಾಲಾ ಪ್ರವಾಸ ಇರುವಾಗ ಕೂಡ ನಾವು ಹೊಗ್ತಿದ್ವು ಶಾಲಾ ಪ್ರವಾಸ ಅಂತ. ಅದು ಕೂಡ ಈ ಕೊರೋನ ಬಂದ ಮತ್ತೆ ಆ ಪ್ರವಾಸ ಎಲ್ಲ ಈಗಂತು ಈಗಂತೂ ಇಲ್ವೇ ಇಲ್ಲ ಪ್ರವಾಸ ಶಾಲಾ ಪ್ರವಾಸ ಅಂತ. ಖಾಲಿ ಶಾಲೆಗೇ ಹೋಗಿ ಬರುದು ಮಾತ್ರವಂತ ಆಗಿದೆ. ಮತ್ತೆ exams ಕೂಡ ಹಾಗೆ ನಮಗೆ ಒಂದ್ರಿಂದ ಐದು ಏಳನೇ ತನಕ ಇನ್ ಯಾವುದೇ fail ಮಾಡುವಂತ ಮಾಡ್ಬಾರ್ದು ಅಂತ ಇತ್ತು. ಎಷ್ಟೇ ಕಡಿಮೆ mark ಬಂದ್ರೂ ಕೂಡ ಯಾರನ್ನು ಕೂಡ fail ಮಾಡ್ಬಾರ್ದು ಅಂತ ಹಾಗೆ ನಾವು ಹೆಚ್ಚು ಓದ್ತಾನೆ ಇರ್ಲಿಲ್ಲ ಯಾವುದೇ ಪುಸ್ತ~ ಯಾವುದೇ ವಿಷಯದ subject ಆಗಿರ್ಬಹುದು ಯಾವು ಯಾವು ಹೆಚ್ಚು ಓದ್ತಾನೆ ಇರ್ಲಿಲ್ಲ. ಆದ್ರೆ ಈಗ ಎಂಟ್ ಒಂಬತ್ನೆ class ಗೆ public ಪರೀಕ್ಷೆ ಆಗಿದೆಂತ ಆದ್ರುನೂ pass ಮಾಡ್ಬೇಕಂತ ಕೂಡ ಉಂಟು ಆದ್ರೂ ಕೂಡ public ಪರೀಕ್ಷೆ ಅಂತ ಹೇಳಿದ್ದಾರೆ. ನಾವು SSLC ಹಾಗೆ ಮಾತ್ರ ಹೆಚ್ಚು important ಕೊಟ್~ ಕೊಟ್ಟದ್ದು. ಹಾಗೆ ಮತ್ತೆ ಮಧ್ಯಾಹ್ನ ಎಲ್ಲ ನಾವು tiffin ತಕೊಂಡ್ ಹೋಗ್ತಿದ್ವಿ ಮುಂಚೆ ಒಂದ್ ಊಟಕ್ಕಂತ ಹಾಗೆ ಊಟ ಕೂಡ ಹಾಗೆ ಒಬ್ರೊಬ್ರ ಇದೆಲ್ಲ share ಮಾಡಿಕೊಂಡೆ ನಾವು ತಿಂದದ್ದು. ಹಾಗೆ ಒಟ್ನಲ್ಲಿ ಹೇಳುದಾದ್ರೆ ಶಾಲೆ ಒಂದು ಗಮ್ಮತ್ತಿನ ಇದು ಅಂದ್ರೆ ಆ ತರ life ಈಗಂತೂ ಯಾರಿಗೂಸ ಕೂಡ ಆ life ಸಿಗುವುದಿಲ್ಲ ಹಾಗಿರುವ life . ನಮ್ಮ ಹಾಗೆಸ್ ನಾವೇ ಅದನ್ನ ಕಳ್ದು ಬಂದದ್ದು ನಾವು ನಮ್ಮ ಪುಣ್ಯ ಅಂತನೇ ಹೇಳ್ಬಹುದು.

ಹಾ ನಮಸ್ತೇ ರೋಹಿಣಿ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೇನೆ ಸುಲೋಚನಾ ಮತ್ತೆ ನೀವು ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿ ಇದ್ದೇನೆ.